ಇದರ ಒಂದು ಆಟದ ಮೈದಾನ. ಹಾಗು ಪಕ್ಕದಲ್ಲಿ ಅನೇಕ ಕೊಠಡಿಗಳಿರುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಶಾಲೆಯ ಸುತ್ತ ಮುತ್ತ ಅನೇಕ ಗಿಡ ಮರಗಳನ್ನ --

ಬಹುಶ ಇದರ ನೀರು ತುಂಬಿರುವಂಥ ಒಂದು ಜಾಗ ಪಕ್ಕದಲಿ-

ಒಬ್ಬ ವ್ಯಕ್ತಿ ಅದರ ಸುಂದರವಾದ ದ್ರಶ್ಯವನ್ನ ನೋಡ್ತಾ ಇದ್ದಾನೆ.

ಸುಂದರವಾದ ಪರಿಸರ ಇದೆ ಒಳ್ಳೆಯ ಗಾರ್ಡನ್ ಇರುವಂಥ ಒಂದ್ ವ್ಯವಸ್ಥೆ ಅಲ್ಲಿ ಇದೆ .

ನಡೆ ನಡೆದಾಡುವಂಥ ದ್ರಶ್ಯವನ್ನು ಇಲ್ಲಿ ಕಾಣ್ತಾ ಇದ್ದೇವೆ.

ಈ ಒಂದು ಸಿಮ್ಮಲ್ಲಿ ತೊಡಗಿಸಿಕೊಂಡಿರುವಂತದ್ದನ್ನ ನಾವ್ ನೋಡ್ತಾ ಇದ್ದೇವೆ.

ಇದರಲ್ಲಿ ಒಂದು ಕೆರೆಯ ಮದ್ಯದಲ್ಲಿ ದಾರಿಯನ್ನು ನೋಡ್ತಿದ್ದೇವೆ ಕೆರೆಯ ಅಕ್ಕ ಪಕ್ಕ ನೀರಿದೆ.

ಹಾಗೆ ಜನಗಳು ಅದರ ಮದ್ಯದಲ್ಲಿ ಓಡಾಡ್ತಾ ಇರುವುದನ್ನು ನೋಡಬಹುದು ಒಂದು ಬೈಕ್ ಅನ್ನು ಪಕ್ಕದಲ್ಲಿ ನಿಲ್ಲಿಸಲಾಗಿದೆ.

ಆ ಕಡೆ ಕೆಲವು ಬಿಲ್ಡಿಂಗ್ ಗಳನ್ನೂ ಕಾಣ್ತದೇ ಹಾಗೆ ಹಸಿರನ್ನು ನೋಡಬಹುದು ಮರ ಗಿಡಗಳು ಕೂಡ ಆ ಕಡೆ ಇದ್ದವೇ-

ಪ್ಲೇ ಗ್ರೌಂಡ್ ಆಗಿರ್ಬಹುದು. ಅದ್ರಲ್ಲಿ ಸುಣ್ಣದಿಂದ ಬಳಿದಿರುವಂಥ ಮಾರ್ಕ್ ಗಳು ಕಾಣಿಸ್ತಾ ಇದೆ. ಚೀಲ ಹಾಕಿ. ಕೆಲವೊಂದು ವಿದ್ಯಾರ್ಥಿಗಳು ನಿಂತಿರುವಂಥದು --

ಇಟ್ಟಿರುವಂಥ ಒಂದು ದ್ರಶ್ಯ ಕಾಣಿಸ್ತಾ ಇದೆ ಅದರ ಪಕ್ಕಕ್ಕೆ ಒಂದು ಫ್ಲಾಗ್ ಇದೆ .

ಒಂದು ಉತ್ತಮವಾದಂಥ ಹಸಿರು ಪರಿಸರ ಇಲ್ಲಿ ಇದೆ ಆಕಾಶದಲ್ಲಿ ಮೋಡಗಳು ಜೊತೆಗೆ ಸೂರ್ಯನ ಬೆಳಕು ಬಿದ್ದಿರುವಂತದ್ದು ಕಾಣಿಸ್ತಾ ಇದೆ ಬಿಲ್ಡಿಂಗ್ಗೆ .